ಮತ್ತು ಒಳಗಡೆ ಗ್ವಾಡೆ ಒಳಗಡೆ ಬಿಳಿ ಬಣ್ಣ ಹಚ್ಚಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಹೈ ಫೈ ಸ್ಪಯ್ ಮತ್ತು ಮೆನ್ಸ್ ಪಾರ್ಲರ್ ಎಂಬ ಒಂದು ಅಂಗಡಿಯನ್ನು ಕಂಡುಬರುತ್ತಯಿದೆ.

ಮತ್ತು ಇಲ್ಲಿ ಒಳಗಡೆ ಹೋಗೋದಕ್ಕೆ ಕಾಂಜಿನ ಬಾಗಿಲು ಇದೆ.

ಮತ್ತು ಇಲ್ಲಿ ಕಪಟದಲ್ಲಿ ಮಕ್ಕಳ ಆಟಾಡುವ ಸಜಗಳನ್ನು ಇಡಲಾಗಿದೆ.

ಹೊರಗಡೆ ಹಲವಾರು ಬ್ಯಾಗುಗಳು ಮತ್ತು ಪ್ಯಾಡ್ ಅನ್ನು ಟಂಗಾಯಿಸಲಾಗಿದೆ.

ಮತ್ತು ಒಳಗಡೆ ಹಲವಾರು ಪೆನ್ನುಗಳು ಮತ್ತು ಬುಕ್ಕು ಗಳನ್ನು ಕಂಡು ಬರುತ್ತದೆ.

ಮತ್ತು ಗೋಡೆ ಮೇಲೆ ಎರಡು ವಿದ್ಯುತ್ ಮೀಟರ ಗಳನ್ನು ಹಚ್ಚಲಾಗಿದೆ.

ಮತ್ತು ಇಲ್ಲಿ ಒಂದು ಜೋಪಡಿ ಆಕಾರದ ಕಟ್ಟಡವನ್ನು ಕಟ್ಟಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಬಟ್ಟೆ ಅಂಗಡಿಯನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಬೇಕರಿ ಯನ್ನು ಕಂಡು ಬರುತ್ತಾ ಇವೆ.

ಮತ್ತು ಗಾಜಿನ ಕಪಾಟಿನಲ್ಲಿ ಹಲವಾರು ಸಿಹಿ ತಿಂಡಿಗಳನ್ನು ಕಂಡುಬರು--

ಮತ್ತು ಇದಕ್ಕೆ ಹಲವಾರು ಕಿಟಕಿಗಳು ಕಂಡು ಬರುತ್ತಾ ಇದೆ.

ಮತ್ತು ಮೇಲುಗಡೆ ಒಂದು ರಾಡ್ ಅನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಸಿದ್ದಾರೂಢ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ ಕಂಡು ಬರುತ್ತಾಯಿದೆ.